ಎಲ್ಲ ಬಹಳ ಸೌಲತ್ ಮಾಡ್ಯಾರ ನೋಡ್ರಿ ಈಗ ಎಲ್ಲ ಚಂದ ಅಗ್ಯರೆ ನೋಡ್ರಿ ಶಾಬಾದ್ ಚರ್ಚ್ ನಾಗ ಅವಾರ್ಡ್ ಕೊಡೋದು ಅವ್ರ ಅವ್ರ ಫಾದರ್ ಗಳಿಗೆಲ್ಲ ಅವ್ರವ್ರು ಬಹಳಷ್ಟು ಹೆಮ್ಮೆಯಿಂದ ನೋಡ್ಕೊಂತಾರ .

ಬಹಳ ಚಂದ್ ಅದ ನೋಡ್ರಿ ಮನೆ ಎಲ್ಲ ಹಳೆ ಮನೆ ಗಳಾಗಿಲ್ಲ ಹೊಸ ಟೈಪ್ ಕಟ್ಟೆಯರ ಇದು ಹೊಸ ರೀತಿ ಮಾಡ್ಯಾರ ಒಳಗುನು ವಿನ್ಯಾಸ ಚಲೋ ಆಗ್ಯದ ಎಲ್ಲ ಚಲೋ ಮಾಡ್ಯಾರ ನೋಡ್ರಿ ಡೆಕೋರೇಷನ್ ಅದು ಗೇಟ್ ದೊಡ್ಡದ್ ಹಚ್ಯಾರ ಎಲ್ಲ ಚಂದ ಮಾಡ್ಯಾರ ನೋಡ್ರಿ ಎಲ್ಲ.

ಏನ್ ಕುರ್ಕುರೆ ರೀ ಸಾಕ್ ಸಾಕ್ ಆಗಿದೆ ನೋಡ್ ಪರಗೊಳ ಕಾಲಗ ಒಟ್ಟೆ ಬಿಡಲ್ಲ ನೋಡ್ ಬರೇ ಕುರ್ಕುರೆ ಕುರ್ಕುರೆ ಕುರ್ಕುರೆ ನಮ್ ಪೂರೇ ಕುರ್ಕುರೆ ತಿಂದು ಕೆಮ್ಮಿ ಕೆಮ್ಮಿ ಕೆಮ್ಮಿ ಬಗ್ಗಿ ಸೈತಾವ್ ನೋಡ್ ಒಂದೇ ಸಮನೆ.

ಹೇಳಿದ್ರೆ ಕೇಳಲ್ಲ ಬಿಡಲ ಒಂದ್ ತಿನ್ಬೇಡ ಅಂದ್ರೆ ಕೇಳಂಗಿಲ್ಲ ಜಿದ್ದ್ದ್ ಜಿದ್ದ್ದ್ ಮಾಡ್ತವು ಪರಗೋಳ ಇವ್ ದುಕಾನ್ ಒಂದ್ ಬಾಜು ಆಜು ಇಟ್ಟಾರ ಏನ್ ಸಾಕ್ ಆಗ್ಯದ ನೋಡ್ರಿ ಇವ್ ಎಲ್ಲನೆ ಬಂತು ಚಿಪ್ಸ್ ಆಯಿತು ಕುರ್ಕುರೆ ಆಯಿತು ಬರೇ ಎಣ್ಣೆಂದ ಎಣ್ಣೆಂದ ತಿಂತವ.

ಏನ್ ಮಾಡ್ಬೇಕ್ ನೋಡ್ರ ಅವ್ರುನು ಬೇರೆ ಶಾಲೆಗ್ ಹೊಂಟ್ರ ಟೀಚರ್ ಆಗಿ ನಮ್ಗು ಯೋಗ ಕಲಸೋರ್ ಯಾರು ಇಲ್ದಂಗ್ ಆಗ್ಯದ.

ಬಹಳ ಅಂದ್ರ ಬಹಳ ಚಂದ್ ಅದ ಎಲ್ಲ ಚಂದ ಅದ ನೋಡ್ರಿ ಅಲ್ಲಿ ಟೀಚರ್ಸ್ ಚಲೋ ಅಲ್ಲಿ ಸರ್‌ ಚೊಲೊ ಹರಾ ಲೈಬ್ರರಿ ಚಲೋ ಅದರಿ ದೊಡ್ಡ್ ದೊಡ್ಡ್ ಅಂದ್ರ ದೊಡ್ಡ್ ಆವರಣ ಅದರ ಅಲ್ಲಿ ಆಟ ಆಡ್ಲಿಕ್ಕೆ ಅಂಬೇಡ್ರಿ ಎಲ್ಲದಕ್ಕೂ ಚಲೋ ಅದ ನೊಡ್ರಿ.